ಆದ್ರ ನೋಡೋವಂಥ ಯೇತ್ ಇದ್ ಜಿಮ್ ನೋಡೋ ನಾವ್ ಒಂದ್ಸರೆ ಹಚ್ ಜಿಮ್ ಬಾಡಿ ಬೆಳಸುನ್ ಬಾಡಿ .

ಅಹ್ ಮಸ್ತ್ ಅಯ್ತಾಪ ಇದು ಯಕುನು ಲಾಗಿನ್ ಅನಸ್ತಥಾಪ ಇದು ಲಗ್ನ್ ಇರ್ಬೇಕಿದು ಮೋಸ್ಟ್ಲಿ ಅದಕ್ಕ ಜನ ಇನ್ ಮ್ಯಾಗ್ ಬರ್ತಾರ ಯೆನ್ ನೋಡುನ್ ಲಗ್ನ್ ಇರ್ಬೇಕಿದು. ಅದಕ ಹಿಂಗ್ ಮಾಡ್ಯಾರ್ ಡೆಕೋರೇಷನ್ ಲಗ್ನದ ಇದ್.